ಇಲ್ಲಿ ನಾಲಕ್ಕು ಸ್ಥಂಭಕ್ಕೆ ಮೇಲೆ ಚಾವಣಿಯನ್ನು ಹಾಕಿದ್ದಾರೆ ಈ ಇದರ ಒಳಗಡೆ ಒಂದು ಮೂರ್ತಿಯು ಇದೆ ಅದು--

ಇಲ್ಲಿ ಒಂದು ದೊಡ್ಡ ಕೆರೆ ಇದೆ ಮಧ್ಯದಲ್ಲಿ ಒಂದು ಸೇತುವೆಯನ್ನು ಮಾಡಿದ್ದಾರೆ.

ಎಲ್ಲ ವ್ಯಕ್ತಿಗಳು ಇಲ್ಲಿ ಒಂದೇ ತರಹದ --